ಇದು ನಮ್ಮ ಕಾರು ಏನಾದರೂ ಸ್ಕ್ರಾಚಸ್ ಮತ್ತು ಆಕ್ಸಿಡೆಂಟ್ ಆದಾಗ ಮತ್ತು ರಿಪೇರಿಗಳು.--

ಜೀವಿಸುತ್ತಿದೆ ಇದು ಕಾರಿನ ಒಂದು ಮೂಲ್ಯವಾದ ಪ್ರಾಣಿಯಾಗಿ ಕಾಣುತ್ತದೆ ಇದು ಬಹಳ ಸುಂದರವಾಗಿ ಮತ್ತು ನೋಡಲು ಬಹಳ ಸುಂದರವಾಗಿ ಇದು ಓಟ ಮಾತ್ರ ಬಹಳ ಬಹಳ ಪೈಪೋಟಿ.